ನಾ ಅಲ್ಲೊಂದ್ ಪಾರ್ಕ್ ಕಿಗ್ ಹೋಗಿದ್ದೆ ಸಾಗರದಲ್ಲಿ ಅಲ್ಲಿ ಭಾರಿ ಚನಾಗೈತೆ ಪಾರ್ಕಿಂಗ್ ವ್ಯವಸ್ಥೆ ಅದು ಇದು ಪ್ರಾಣಿಗಳು ಸುಮಾರಿತ್ತು ಪಾರ್ಕಿಂಗ್ ಗು ಚನ್ನಾಗಿತ್ತು ಸಸ್ಯ ಒಳ್ ಒಳ್ಳೆ ಶೋ ಗಿಡಗಳ ಹಾಕಿದ್ರು .

ಒಹ್ ಇಲ್ಲಿ ಪೋಸ್ಟ್ ಆಫೀಸ್ ನಮ್ ಅಜ್ಜ ಪೋಸ್ಟ್ ಮ್ಯಾನ್ ಆಗಿದ್ರು ಮತ್ತೆ ಎಲ್ಲಾ ಕಡೆ ನಾಕ್ ಐದು ಬೆರಳಲ್ಲಿ ಪೇಪರ್ ಅದು ಇದು ಹಿಟ್ಕೊಂಡು--

ನಾನ್ ಮಂಗಳೂರ್ ರಿಗ್ ಹೋಗಿದ್ದೆ ಮಂಗಳೂರ್ ಸರ್ಕಲ್ ನಲ್ಲಿ ನೀರಿನೊಂದು --

ಇದು ಅಂತ ಹೇಳಿ ಇದ್ ಹೋಗ್ತಾ ಎಳೆ ಆಗ್ತಾ ಇರತ್ತೆ ಆದ್ರೆ ಮಿಷನ್ ಅಲ್ಲಿ ಹೋಗ್ತಾ ಇರ್ಬೇಕು ಭಾರಿ ಚನಾಗ್ ಇತ್ತು .

ನಾನು ತೀರ್ಥಹಳ್ಳಿ ಹೋಗಿದ್ದೆ ಅಲ್ಲೊಂದು ಬಟ್ಟೆ ಅಂಗಡಿ ಇದ್ವು ಈ ಬಟ್ಟೆಗಳನ್ನೆಲ್ಲಾ ಭಾರಿ ಚನಾಗ್ ಇತ್ತು ಓನ್ಲಿ ಬಟ್ಟೆ ಪ್ಯಾಂಟು ಶರ್ಟ್ ತಗೊಂಡಿದ್ದೆ ಅಲ್ಲಿಗೆ ನೂರು ನಾನೂರ್ ಐವತ್ತು --

ನನ್ ಒಂದು ಬುಕ್ ಕ್ಕಿನ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಇರುವ ಎಲ್ಲ ಬುಕ್ ಗಳು ಕಥೆ ಗೀತೆ ಒಳ್ ಒಳ್ಳೆ ಕುವೆಂಪು ಕಥೆ ಮತ್ತೆ ಸುಮಾರು--

ನನ್ ಚಿತ್ರದುರ್ಗ ಕೆ ಹೋಗಿದ್ದೆ ಅಲ್ಲಿ ಇರುವ ಬಂಡೆಗಳು ದೊಡ್ಡ್ ದೊಡ್ಡ್ ಕಲ್ಲು ಮತ್ತೆ ದೊಡ್ಡ್ ದೊಡ್ಡ ಆಹ್ಹ್ಹ್ ಒನಕೆ ಓಬ್ಬವ್ವನ ಕಲ್ಲು ಮಾರಿದ್ --

ತೀರ್ಥಹಳ್ಳಿ ಆನಂದ್ ಪುರಕೆ ಹೋಗದಿದ್ದಾಗ ಆನಂದ್ ಪುರ ಕೆರೆ ಬಾರಿ ದೊಡ್ಡ ಕೆರೆ ಅಲ್ಲಿ ಇರುವ ತೀರ್ ಕ್ರಾಸ್ ಲಿ ಕೆರೆಯಲ್ಲಿ ಕಮಲದ ಹೂವು ಬಿಟ್ಟಿದ್ದು--